ಗೊವೆರ್ನ್ಮೆಂಟ್ ಸ್ಕೂಲ್ . ನಮ್ಮ ಹಳ್ಳಿಗಳಲ್ಲಿ ಈ ಗೊವೆರ್ನ್ಮೆಂಟ್ ಸ್ಕೂಲ್ ಬಹಳ ಇರತ್ತೆ ಹಾಗು ಈ ಗೊವೆರ್ನ್ಮೆಂಟ್ ಸ್ಕೂಲ್ ನಲ್ಲಿ ಬಹಳಷ್ಟು ಮಂದಿ ಜನ ಹುಡುಗರು ಈ ಗೊವೆರ್ನ್ಮೆಂಟ್ ಸ್ಕೂಲ್ ನಲ್ಲಿ ಓದುತ್ತಾರೆ. ಆದ್ರೆ ಈ ಗೊವೆರ್ನ್ಮೆಂಟ್ ಸ್ಕೂಲ್ ನಲ್ಲಿ ಸ್ವಲ್ಪ ಸ್ಕೂಲ್ ನಲ್ಲಿ--

ಟವರ್ ಟವರ್ ನಲ್ಲಿ ನಾವು ಮೊದಲಿನಿಂದ ಟೂ ಜಿ ಬಿ ಥ್ರೀ ಜಿ ಬಿ ಫೋರ್ ಜಿ ಬಿ ಫೈವ್ ಜಿ ಬಿ ಸಿಕ್ಸ್ ಜಿ ಬಿ ಸೆವೆನ್ ಜಿ ಬಿ ಏಟ್ ಜಿ ಬಿ ವರ್ಗೂ ಇದೆ.

ಲೈಕ್ ಅಕ್ಕಿ ಜೋಳ ಕುರು ಕುರೇ ಬಿಸ್ಕೆಟ್ ಟೂತ್ ಪೇಸ್ಟ್ ಫೆವಿಕಿಕ್ ಎಲ್ಲಾ ವನ್ನು ನಮ್ಮ ಕಿರಾಣಿ ದುಕಾನದಲ್ಲಿ ದಲ್ಲಿ ನಮಗೆ ಸಿಗುತ್ತದೆ. ಯಾಕಂದ್ರೆ ಈ ಕಿರಾಣಿ ದುಕಾನದಲ್ಲಿ ಸಿಗುತ್ತೆ ಯಾಕಂದ್ರೆ ಕಿರಾಣಿ ದುಕಾನದಲ್ಲಿ ಅವರು ಎಲ್ಲಾ ವನ್ನು ಇಕ್ಕುತ್ತಾರೆ ಸೇಲ್ ಗೋಸ್ಕರ ಅವರಿಗೆ ಬಹಳ ಒಳ್ಳೇ ವ್ಯಾಪಾರ ವನ್ನ ಆಗುತ್ತದೆ. ಇದರಿಂದ ನಾವು ಕಿರಾಣಿ ದುಕಾನದಲ್ಲಿ ನಾವು ಒಳ್ಳೆ ವ್ಯಾಪಾರವನ್ನು ಮಾಡಬಹುದು.

ಮದುವೆ ಫಂಕ್ಷನ್ ಹಾಲ್ ಈ ಮದುವೆ ಫಂಕ್ಷನ್ ಹಾಲ್ ನಲ್ಲಿ ನಾವ್ ಗಂಡು ಹುಡುಗರ ಸೈಡ್ ಹೆಣ್ಣು ಹುಡುಗಿಯ ಸೈಡ್ ಅವರು ಬರ್ತಾರೆ ನಾವು ಹೋಗ್ತಿವಿ ಆದ್ರೆ ಮದುವೆ ಎಲ್ಲಾ ಆಗುವವರೆಗೂ ಎಲ್ಲಾ ರಾತ್ರಿ ಎಲ್ಲಾ ಖುಷಿ ಖುಷಿ ಆಗಿ ಇರ್ತೀವಿ ಆದ್ರೆ ಮದುವೆ ಲಾಸ್ಟ್ ಟೈಮ್ ಎಂಡಿಂಗ್ ಬರುವಾಗ ಎಲ್ಲರೂ ಎಮೋಷನಲ್ ಆಗ್ತಾರೆ ಯಾಕಂದ್ರೆ ಒಬ್ಬ ಹುಡುಗಿನ ಅವರ ಬೇರೆ ಮನೆಗೆ ಕೊಟ್ಟು ಕಳಿಸ ಬೇಕೆಂದರೆ ಎಲ್ಲರಿಗೂ ದುಃಖ ಆಗತ್ತೆ.

ಇದರಿಂದ ಯಾರು ಟೆಂಕ್ಷನ್ ತಗೋಬೇಡ್ರಿ ನೀವೇ ಹೆಂಗೆ ನೋಡ್ಕೊಂಡಿದಿರ ನಾವು ಹಂಗೆ ನೋಡ್ಕೋತೀವಿ ಅಂತ ಮೋಟಿವೇಟ್ ಸ್ಪೀಚ್ ಕೊಟ್ಟು--

ಜಿಮ್ ಯನ್ನು ಮಾಡಿದರೆ ನಮಗೆ ಬಹಳ ಬಾಡಿ ಮತ್ತೆ ಪ್ರೊಟೀನ್ ಪವರ್ ಮತ್ತು ಬಹಳ ಬರ--

ಇದರಿಂದ ನಾವ್ ಪ್ರೊಟೀನ್ ಜಾಸ್ತಿ ತಗೋಬೇಕು ಯಾಕಂದ್ರೆ ನಾವ್ ಜಾಸ್ತಿ ವರ್ಕೌಟ್ ಮಾಡಿದ್ರೆ ನಮಗೆ ಪ್ರೊಟೀನ್ ಬಹಳ ಇಂಪಾರ್ಟೆಂಟ್ . ಇದರಿಂದ ನಾವ್ ಪ್ರೊಟೀನ್ ಮತ್ತೆ ಡಯಟ್ ಮೇನ್ ಇಂಪಾರ್ಟೆಂಟ್ ನಮಿಗೆ ಡಯಟ್ ಮಾಡಿದ್ರೆ ನಮಿಗ್ ಅಟೋಮೆಟಿಕ್ ನಮಿಗ್ ಪ್ರೊಟೀನ್ ಫಸ್ಟ್ ನಮಿಗ್ ಬಾಡಿ ಅಟೋಮೆಟಿಕ್ ಆಗಿ ನಮ್ ಬಾಡಿ ಇನ್ಕ್ರೀಜ್ ಆಗುತ್ತದೆ. ಇದರಿಂದ ನೋಡಿದಕ್ಕೆ ಚನಾಗಿ--

ಹಾಸ್ಪಿಟಲ್ ಟಿ ವಿ ಸೆಂಟರ್ ಅನ್ನೋ ಹಾಸ್ಪಿಟಲ್ . ಈ ಹಾಸ್ಪಿಟಲ್ ನಲ್ಲಿ ನಮಗೆ ಉಚಿತವಾದ ಚಿಕಿತ್ಸೆ ಯನ್ನು ಕೊಡುತ್ತೆ. ಈ ಹಾಸ್ಪಿಟಲ್ ಗೊವೆರ್ನ್ಮೆಂಟ್ ಹಾಸ್ಪಿಟಲ್ ಸರ್ಕಾರಿ ಹಾಸ್ಪಿಟಲ್ ಸರ್ಕಾರ ಹಾಸ್ಪಿಟಲ್. ಈ ಹಾಸ್ಪಿಟಲ್ ನಲ್ಲಿ ನ್ಯೂಟ್ರಾನ್ ಹೈಜಿನಿಕ್ ಹಾಗೆ ಮೇಂಟೈನ್ ಮಾಡಿದರೆ.